ಇದು ಒಂದು ಪೆಟ್ರೋಲ್ ಬಂಕ್ ನಾವೆಲ್ಲ ಪೆಟ್ರೋಲ್ ಹಾಕ್ಸಿಕೊಂಡು ಚೆನ್ನಾಗಿದೆ ಹೊಗ್ತಾ ಇರ್ತೀವಿ ಒಳ್ಳೆಯದಾಗಿ ಕಾಣುತ್ತ ಹಂಗಾಗಿ ಒಳ್ಳೆಯ --

ಅದೇ ರೀತಿ ಒಳ್ಳೆಯ ನೀಟ್ನೆಸ್ಸ್ ಇಟ್ಟಿದ್ದಾರೆ.

ಒಂತರ ಗಲೀಜ್ ನೀರ್ ತರ ಕಾಣ್ಕತ್ತದೆ ಇದು .

ಇಲ್ಲಿ ಹುಡುಗ್ರೆಲ್ಲ ಕೋಲೇಜ್ ಗ್ರೌಂಡ್ ಗೆ ಬಂದು ಎಲ್ಲರು ಎಕ್ಸಾಮ್ ಮುಗಿದ ನಂತರ --

ಇದು ಒಂದು ಗಾರ್ಡನ್ ನೋಡೋಕ್ ಚೆನ್ನಾಗ್ ಕಾಣಕತ್ತಾದ ಗಿಡಗಳು ಮತ್ತು ಎಲ್ಲ ಪರಿಸರ ಎಷ್ಟು ನೈಸ್ ಮಾಡಕತ್ತಾರ ಇವರು.

ಇಲ್ಲೊಂದು ಗಿಡ ಆದ ಈಕಡೆ ಒಣಗಿದೆ ಎಲ್ಲ ಇಲ್ಲಿ ಎಲ್ಲ ಕರಿಬೆಂಡೆ ಕಾಣಕತ್ತಾದ.

ಒಳ್ಳೆ ಫೊಟೊ ಮಾತ್ರ ಒಳ್ಳೆ ತೆಗ್ದಿದಾನ ಸಿಕ್ಸ್ ಪ್ಯಾಕ್ ಬರೋತರನೆ ಕಾಣಕತ್ತದ.

ಒಳ್ಳೆ ಜಿಮ್ಮ್ ಅಂತಾನೆ ಹೇಳ್ಬೇಕಿದು ಯಾರೊ ಒಂದು ಹುಡುಗ ತಿರ್ಗಿ ನೋಡಕತ್ತಾನ.